ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಒಂದು ನೂತನವಾಗಿ ನಿರ್ಮಾಣವಾಗಿರುವಂತಹ ಒಂದು ಮೀನಿನ ಸೆಂಟರ್ ಈ ಮೀನಿನ ಸೆಂಟರ್ ನಲ್ಲಿ ಹಲವಾರು ಮೀನುಗಳನ್ನು ನಾವು ಕಾಣುತ್ತೇವೆ ಮೀನುಗಳು ಮುಂತಾದ ಎಲ್ಲಾ ತರದ ವಸ್ತುಗಳನ್ನು ನಾವು ಕಾಣುತ್ತೇವೆ. ಇದು ತಿನ್ನುವುದಕ್ಕೆ ಯೋಗ್ಯವಾದ ಮೀನುಗಳನ್ನು ಕೆರೆಗಳಲ್ಲಿ--

ಇಲ್ಲಿ ಅತಿ ಹೆಚ್ಚು ಜನರು ದಿನನಿತ್ಯ ಆಟ ಆಡಿ ಹೋಗುವುದನ್ನು ನಾವು ನೋಡಬಹುದಾಗಿ ಹಲವಾರು ಜನಪ್ರಿಯತೆ ಪಡೆದಿರುವಂತಹ ಒಂದು --

ಬಾಳೆಹಣ್ಣು ಸೀಬೆಹಣ್ಣು ಮರ ಸೇಬು ಕಲ್ಲಂಗಡಿ ವಾಟರ್ ಮೆಲನ್ ಅಹ್ಮ್ ಮತ್ತೆ ಎಲ್ಲಾ ತರಹದ ಹಣ್ಣುಗಳನ್ನೂ --

ಹ್ಮ್ ಗಿಡಗಳನ್ನು ಪೊಟ್ಗಳಲ್ಲಿ ಇಟ್ಟಿದ್ದಾರೆ ಕೆಲಸಮಾಡುವುದನ್ನು ಕಾಣುತ್ತದೆ.